ಅಲ್ಲಿ ಒಂದು ಸಭಾಂಗಣ ಕಾಣಿಸುತ್ತಿದೆ ಆ ಸಭಾಂಗಣಕ್ಕೆ ಹಲವಾರು ಬಗೆಯ ಲೈಟ್‌ಗ ಳನ್ನು ಹಾಕಲಾಗಿದೆ.

ಅದೇ ರೀತಿ ಬಸ್ಸನ ಮುಂದೆ ಶಾಲೆಯ ಹುಡುಗಿಯರು ಯೋಗ ಮಾಡುತ್ತಿರುವ ಹಾಗೆ ಕಾಣಸುತ್ತಿದೆ.

ತುಂಬಾ ನೀರು ಶೇಖರಣೆಯಾಗಿರುವ ರೀತಿ ಕಾಣಿಸುತ್ತಿದೆ. ನೀರಿನ ಶೇಖರಣೆ ನೋಡಿದರೆ ಜಲಾಶಯ ಅಥವಾ ಸಮುದ್ರವಾಗಿರಬಹುದು.

ಈ ಚಿತ್ರದಲ್ಲಿ ಒಂದು ನೀರಿನ ಸಂಗ್ರಹಣೆ ಕಾಣಿಸುತ್ತಿದೆ. ಈ ನೀರಿನ ಸಂಗ್ರಹಣೆಯು ಒಂದು ದೊಡ್ಡದಾದ ಕೆರೆಯಾಗಿರಬಹುದು.

ಈ ಚಿತ್ರದಲ್ಲಿ ಟೇಬಲ್‌ ಮತ್ತು ಕುರ್ಚಿಗಳು ಕಾಣಿಸುತ್ತಿವೆ ಈ ಕುರ್ಚಿಗಳು ಮತ್ತು ಟೇಬಲ್‌ ಗಳು ತುಂಬಾ --